ಇದು ಒಂದು ಶಾಪ್ ಶಾಪ್ ನಲ್ಲಿ ಒಂದು ಆ ಸ್ಕ್ಯಾನ್ ಮಾಡಲಿಕ್ಕಾಗಿ ಒಂದು ಬೋರ್ಡ್ ಅನ್ನು ಕಾಣಿಸ್ತಾ ಇದೆ. ಅದರಲ್ಲಿ ಒಬ್ಬ ವ್ಯಕ್ತಿ ನಿಂತು ಸ್ಕ್ಯಾನ್ ಬೋರ್ಡ್ ತೋರಿಸ್ತಾಯಿದಾನೆ.

ಇಲ್ಲಿ ಒಂದು ಪಾರ್ಕ್ ಇದೆ ಇದರಲ್ಲಿ ಓಪನ್ ಜಿಮ್ ಅಂತ ಹಾಕಿದರೆ ಬೋರ್ಡ್ ಇಂಗ್ಲೀಶ್ ನಲ್ಲಿ ಬರೆದಿದರೆ ಮತ್ತೆ ಹಿಂದಿನಲ್ಲಿ ಬರೆದಿದರೆ ಗ್ರೀನ್ ಕಲರ್ ನಲ್ಲಿ ಇದೆ.

ಚೇರ್ ಇದೆ ಕುತ್ಕೊಳ್ಳಿಕ್ಕಾಗಿ ಒಂದ್ ಟೇಬಲ್ ಇದೆ ಪೆನ್ಗಳ್ ಕಾಣಿಸ್ತಾ ಪೆನ್ಸಿಲ್ ಇದಾವೆ ಮತ್ತೆ ಒಂದ್ ಸ್ಟೈಲಿ ಫೇಸಸ್ ಆಗಿ ಬೊಂಬೆಗಳು ಕೂಡಾ ಕಾಣಿಸ್ತಾ --

ಇದು ಒಂದು ಫೌಂಕ್ಷನ್ ಗೆ ಹೋಗುವಂತಹ ಒಂದು ದಾರಿಯಾಗಿದೆ ಇದು ತುಂಬಾ ಡೆಕೋರಟ್ ಮಾಡಿದ್ದಾರೆ ಮೇಲ್ಗಡೆ ಯಲ್ಲೋ ಕಲರ್ ಪೂಲ್ಗಳ ಮೇಲೆ ಆಯ್ ಗ್ರೀನ್ ಕಲರ್ ನ ಹಾಕಿ ಫ್ಲವರ್ಸ್ನ ಹಾಕಿ ತುಂಬಾ ಡೆಕೋರಟ್ ಮಾಡಿದ್ದಾರೆ ಹೊ --

ಇದು ಒಂದು ಶಾಪ್ ಆಗಿದೆ ಇದರ ಟೇಬಲ್ ಮೇಲೆ ಇಟ್ಟಿದ್ದಾರೆ ಒಂದು ಆಹ್ ಲೈ ಲೈಬಾಯ್ ಸ್ಯಾನಿಟೈಜರ್ ಅಂತ ಇಟ್ಟಿದ್ದಾರೆ. ಇನ್ನೊಂದು --

ಎರಡೂ ಸ್ಯಾನಿಟೈಜರ್ಗಳನ್ನೂ ಇಟ್ಟಿದ್ದಾರೆ ಪಕ್ಕದಲ್ಲಿ ಒಂದು ಬೊಟ್ಲುಗಳನ್ನು ಇಟ್ಟಿದ್ದಾರೆ ಅದರ ಹಿಂದುಗಡೆ ಒಂದು ಚ ಆಹ್ ಚ --

ಇದು ಬೇಕರಿ ಆಗಿದೆ ಕೆಳಗಡೆ ಕೇಕ್ಗಳನ್ನು ಇಟ್ಟಿದ್ದಾರೆ ಮತ್ತೆ ಲಡ್ಡುಗಳನ್ನು ಇಟ್ಟಿದ್ದಾರೆ ಅದರ ಮೇಲೆ ಬ್ರೆಡ್ಗಳು ಕಾಣಿಸ್ತಾ ಇದಾವೆ --

ಇದು ಮೊಬೈಲ್ ಶಾಪ್ ಆಗಿದೆ. ಇದರಲ್ಲಿ ವಿವೋ ಅಂತ ಮೊಬೈಲ್ ತುಂಬಾ ಮೊಬೈಲ್ ಗಳನ್ನು ಹಾಕಿದ್ದಾರೆ. ಥ್ರೀ ರಾಕ್ಸ್ ಗಳನ್ನು ಹಾಕಿದ್ದಾರೆ ಥ್ರೀ ರಾಕ್ಸ್ ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೋಲ್ --

ಇದು ಡ್ರೈ ಕ್ಲೀನರ್ ಶೋಪಾಗಿದೆ ಇದ್ರ್ ಹಿಂದ್ಗಡೆ ಬೋರ್ಡ್ ಮೇಲೆ ಗ್ರೀನ್ ಕಲರ್ ರೆಡ್ ಕಲರ್ ಅಕ್ಷರಗಳಿಂದ ಇಂಗ್ಲೀಷನಿಂದ ಬರ್ದಿದ್ದಾರೆ --

ಇದು ಒಂದು ಶೋಪ್ ಆಗಿದೆ ಇದರಲ್ಲಿ ಶಾಂಪೂ ಲೇಸ್ಗಳಿದಾವೆ ಶಾಂಪೂಗಳು ಕಾಣಿಸ್ತಾ ಇದ್ದಾವೆ ಮೊಟ್ಟೆಗಳು ಕಾಣಿಸ್ತಾ ಇದ್ದಾವೆ ವಿಸ್ಪರ್ಸ್ ಇದ್ದಾವೆ.

ಪಯ್ ಪೇಸ್ಟುಗಳು ಕಾಣಿಸ್ತಾ ಇದ್ದಾವೆ ಮೇಲ್ಗಡೆ ಸೆವೆನ್ ಅಪ್ ಒಂದ್ ಬಾಟಲ್ ಕೂಡಾ ಇದೆ ಚಾಕ್ಲೆಟ್ಸ್ ಬಾಟಲಿ ನಾಲಕ್ ಐದ್ ಗಳು ಕಾಣಿಸ್ತಾ ಇದ್ದಾವೆ .

ಇದು ವೆಜಿಟೇಬಲ್ ಮಾರ್ಕೆಟ್ ಆಗಿದೆ ಇದರಲ್ಲಿ ಪೊಟಾಟೋ ಟಮೋಟೋ ಬೆ ಮತ್ತೆ ಆನಿಯನ್ ಮಿರ್ಚಿ ಎಲ್ಲಾ ಕಾಣ್ಸ್ತ ಇದಾವೆ ಅವ್--

ಇದು ಒಂದು ಬಟ್ಟೆ ಶಾಪ್ ಆಗಿದೆ ಈ ಬಟ್ಟೆ ಅಂಗಡಿಯಲ್ಲಿ ಒಂದು ಬ್ಲೂ ಕಲರ್ ಸಾರಿ ಅನ್ನು ಹಾಕಿದ್ದಾರೆ ಅದರ ಮೇಲೆ ನಾಲ್ಕು ಸಾರಿ ಗಳನ್ನು ಇಟ್ಟಿದ್ದಾರೆ ಒಂದು ಬ್ರೌನ್ ಕಲರ್ ಇದೆ.

ಇದು ಒಂದು ಎಟಿಎಂ ಆಗಿದೆ ಇದರಲ್ಲಿ ಬ್ಲೂ ಕಲರ್ ಮೇಲೆ ಹಿಂದಿನಲ್ಲಿ ಬರ್ದಿದ್ದಾರೆ ಕೆಳಗಡೆ ಗ್ರೀನ್ ಕಲರ್ ಬೋರ್ಡ್ ಮೇಲೆ ವೈಟ್ ಕಲರ್ ಅಕ್ಷರಗಳಿಂದ ಸ್ಟೇಟ್ ಬ್ಯಾಂಕ್ ಎಟಿಎಂ ಅಂತ ಬರೆದಿದ್ದಾರೆ .

ಇಬ್ಬರು ವ್ಯಕ್ತಿಗಳು ಕೂತುಕೊಂಡು ನಿಂತುಕೊಂಡು ತಗೋಂತಾ ಇದ್ದಾರೆ ಒಬ್ಬ ವ್ಯಕ್ತಿ ನಿಂತುಕೊಂಡು ತೂಕ ಹಾಕುವ ಮಷೀನಿಂದ ತೂಕ ಹಾಕ್ತಾ ಇದ್ದಾನೆ .

ಇದು ಒಂದು ಹೋಟೆಲ್ ಆಗಿದೆ ಇದ್ರಲ್ಲಿ ಒಂದು ಟಿ.ವಿ ಇದೆ ಮತ್ತೆ ಒಂದು ಬೆಡ್ರೂಮ್ ಬೆಡ್ ಇದೆ ಒಂದು ಟೇಬಲ್ ಇದೆ ಟೇಬಲ್ ಮೇಲೆ ಒಂದು ಫ್ಲವರ್ ಫ್ಲಾಸ್ಕ್ ಇದೆ.